ಎಲ್ಲರೂ ಆಡೋದಕ್ಕೆ ಇಷ್ಟ ಪಡ್ತಾರೆ ಕ್ರಿಕೆಟ್ ವಾಲಿಬಾಲ್ ಮತ್ತು ಎಕ್ಸೆಟ್ರಾ ಎಕ್ಸೆಟ್ರಾ .

ಆಡಲು ಇಷ್ಟ ಪಡುತ್ತಾರೆ ಫ್ರೆಂಡ್ಸ್ ಎಲ್ಲರೂ ಖುಷಿಯಾಗಿ ಆಡುತ್ತಾರೆ --

ವಾಕಿಂಗ್ ಹಾಗು ಎಕ್ಸರಸೈಜ್‌ ಮಾಡುತ್ತಾರೆ ಎಲ್ಲ ಫ್ಯಾಮಿಲಿ ಗಳು ಫ್ಯಾಮಿಲಿ ಗಳು ಕುಂತು ಚೆನ್ನ --

ಮಗದೊಂದು ನೋಡಲು ಇಷ್ಟ ಪಡ್ತಾರೆ ಅದ್ರಲ್ಲಿ ಐಡಿಯಾ ಸಿಮ್ ಅಂತೂ ತುಂಬಾನೇ ಯೂಸ್ ಆಗುತ್ತೆ --

ನೋಡಕ್ ಎಲ್ಲ ಚೆಕ್ ಮಾಡೋದಿಲ್ಲ ನ ಕೊರೊನ ಬಂದಿದಕ್ಕೆ ಡಾಕ್ಟಾರ್ ಗುಳೆಲ್ಲ ದೂರ ಓಗಿದ್ದಾರೆ ಸತ್ತೋಗಿದ್ದಾರೆ. --

ಎಲ್ಲರಿಗೂ ಬಿಲ್ಡಿಂಗ್ ಅಂದ್ರೆ ತುಂಬಾ ಚೆನ್ನಾಗಿ ಇಷ್ಟ ನಾನು ಅಲ್ಲಿರಬೇಕು ನೀನು ಇಲ್ಲಿ ಇರಬೇಕು ಉಮ್ ಬೆಂಗಳೂರು ಸಿಟಿ ಗಳಲ್ಲಿ --

ಇದು ಪ್ರತಿನಿತ್ಯ ಎರಡು ಮೂರೂ ಲೀಟರ್ ಹಾಲುಗಳನ್ನು ಕೊಡುತ್ತೆ ಮತ್ತೆ --

ಗುಹೆ ಅಂದರೆ ಎಲ್ಲರಿಗೂ ಇಷ್ಟ ಈಗಿನ ಕಾಲದಲ್ಲಿ ಗುಡ್ಡದಲ್ಲಿ ಅವರು ತಪಸ್ಸು ಮಾಡುತ್ತಿರ್ತಾರೆ ಅಂತ ಇಷ್ಟ ಪಡ್ತ್ --

ಟೈಮ್ಸ್ ಅನ್ನು ಮಾಡುತ್ತಿರತ್ರೆ ಅದರಲ್ಲಿ ಹುಡುಗರಿಗೆ ಅಂತ ಪ್ರಾಜೆಕ್ಟ್ ಕೊಟ್ಟಿರುತ್ತಾರೆ --

ಇವು ನೋಡಲು ತುಂಬಾ ಚೆನ್ನಾಗಿ ಇರುತ್ತವೆ ತುಂಬಾ ಸುಂದರವಾಗಿ ಇರುತ್ತಾವೇ.

ಎಲ್ಲರಿಗೂ ಬಸ್ಸು ಹೊಡೆಯಲು ತುಂಬಾ ಇಷ್ಟ ಆ ಊರಿಂದ ಈ ಊರಿಗೆ ಸಿಟಿ ಯಿಂದ ಹಳ್ಳಿಗೆ ಹಳ್ಳಿಯಿಂದ ಸಿಟಿ ಗೆ ಎಲ್ಲರೂ ಹೋಗುತ್ತಾರೆ.

ಸಿಟಿ ಅಲ್ಲಿ ತುಂಬಾ ಜನ ಇದರಲ್ಲಿ ಇರಬೇಕು ಫೋಟೋ ತೆಗೆಸ್ಕೊಳ್ಬೇಕು ಅಂತ ತುಂಬಾ ಚೆನ್ನಾಗಿ ಇಷ್ಟ ಪಡುತ್ತಾರೆ .

ಹೈವೇ ರೋಡ್ ಅಲ್ಲಿ ಸಿಟಿ ಗಳಲ್ಲಿ ಇರುತ್ತಾವೆ .

ಹೊಳೆಯಿಂದ ರೈತರು ಎಲ್ಲರೂ ನೀರು ಬಂದರೆ ಚೆನ್ನಾಗಿ --

ಮೊದಲಿನ ಕಾಲದಲ್ಲಿ ಎಲ್ಲರೂ ಉ ಕಲ್ಲಿನಿಂದ ಕೆತ್ತುತ್ತಿದ್ದರು ಆ ಹೂವು ತುಂಬಾ ಚೆನ್ನಾಗಿ ಇರುತ್ತಿದ್ದವು.

ಛೆ ಅದ್ವಿತಿ ರೀತಿ ಆಡಲು ನಮ್ಮ ಮಕ್ಕಳನ್ನು ಕರೆದುಕೊಂಡು ಹೋಗಬೇಕು ಅಂದು ಇಷ್ಟ ಪಡುತ್ತಾರೆ --